ದೂರದಲ್ಲಿ ದೇವಸ್ಥಾನದ ಗರ್ಭಗುಡಿ ಮತ್ತು ವಿಗ್ರಹದ ಮುಂದೆ ಬೆಳಕು ಗೋಚರಿಸುತ್ತಾ ಇದೆ.

ಈ ಚಿತ್ರವು ಹೂವಿನ ಅಂಗಡಿಯ ಒಳ ಭಾಗವನ್ನು ತೋರಿಸುತ್ತದೆ.

ಈ ಚಿತ್ರದಲ್ಲಿ ನಾವು ಬಿ_ಬಿ_ಎ ಬಿ_ಕಾಮ್ ಅಂಡ್ ಬಿ_ಬಿ_ಎ ಇಂತ ಮುಂತಾದ ಒಂದು ಶಾಲೆಯ ಕಟ್ಟಡವೊಂದರ ಹೊರಾಂಗಣದಲ್ಲಿ ಆಯೋಜಿಸಿದ್ದ ಒಂದು ಕಾರ್ಯಕ್ರಮದ ಚಿತ್ರಾನ ನಾವಿಲ್ಲಿ ನೋಡಬಹುದು.

ಹಾಗೆ ಹೊರಂಗಣದಲ್ಲಿ ಆಟೋ ಹಾಗು ದ್ವಿಚಕ್ರವಾಹನಗಳು ಅಡ್ಡಾಡುವುದನ್ನು ಕೂಡ ಕಾಣಬಹುದು.

ಕೋಟಿಯ ಸುತ್ತಲೂ ದಟ್ಟವಾದ ಹಸಿರು ಮರಗಳು ಮತ್ತು ಸಸ್ಯಗಳು ಬೆಳೆದಿವೆ.

ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಶಿಕ್ಷಕರು ಹೇಳುತ್ತಾ ಇರುವುದನ್ನು ಕೇಳಿಸಿಕೋಳ್ಳುತ್ತಾ ಇದ್ದಾರೆ.

ಹಾಗೆ ಮನೆಯ ಹೊರಾಂಗಣದಲ್ಲಿ ಇಲ್ಲಿ ಒಂದು ಬೈಕ್ ಕೂಡ ನಿಂತಿದೆ ಸ --

ಈ ಚಿತ್ರದಲ್ಲಿ ನಾವು ಯಾವುದೋ ಒಂದು ಐಷಾರಾಮಿ ಪಬ್ಬಿ ನ ಒಳಾಂಗಣ ನೋಡಬಹುದು.

ಚಿತ್ರದಲ್ಲಿ ನಾವು ತೋಟಗಾರಿಕೆ ತರಬೇತಿ ಕೇಂದ್ರವನ್ನು ನೋಡಬಹುದಾಗಿದೆ.

ಹಾಗು ಆ ರಸ್ತೆಯ ಬದಿಯಲ್ಲಿ ಅನೇಕ ವಾಹನಗಳನ್ನು ನಿಲ್ಲಿಸಿದುರನ್ನು ನೋಡಬಹುದಾಗಿದೆ.

ಇಬ್ಬರು ಮೆಕ್ಯಾನಿಕ್ ಗಳು ನೀಲಿ ಬಣ್ಣದ ವಸ್ತ್ರವನ್ನು ದರಸಿ ಒಂದು ಕಾರಿ ನ ಬಳಿ ನಿಂತು ಕೆಲಸ ಮಾಡುತಿದ್ದಾರೆಂದು ಕಾಣುತ್ತಾಇದೆ.

ಬಿಳಿ ಬಣ್ಣದ ಸೀರೆಯನ್ನು ಹುಟ್ಟು ರಾಜ ರಾರಾಜಿಸುತ್ತಿರುವುದನ್ನು ನೋಡಬಹುದಾಗಿದೆ.

ಈ ಚಿತ್ರವು ರಾತ್ರಿಯ ಹೊತ್ತಿನಲ್ಲಿ ಒಂದು ಅಂಗಡಿಯ ಮುಂಭಾಗವನ್ನು ತೋರಿಸುತ್ತಾಯಿದೆ.

ಮೀನುಗಳನ್ನು ನೀಲಿ ಬಣ್ಣದ ಬಟ್ಟೆಯ ಮೇಲೆ ಜೋಡಿಸಿ ಇಡಲಾಗಿದೆ.

ಕೆಲವು ಜನರು ಮೀನುಗಳನ್ನು ಮಾರಾಟ ಮಾಡುತ್ತಿದ್ದ--